ಈದ್ ಡೆಕೋರೇಷನ್ ಈ ಡೆಕೋರೇಷನ್ ಸಾಮಾನ್ ಇವೆಲ್ಲಾ ಮನ್ಯಾಗ್ ಎಲ್ಲಾ ಹಾಕಕ್ ಎಲ್ಲಾ ಕರೆಕ್ಟ್ ಆಕತ್ತಿ .

ಎಲ್ಲಾ ಶೋ ಕೇಸ್ ಗೆ ಚಂದ್ ಕಾಣಸ್ತತಿ ಇಲ್ಲಿ ಅಂಗಡಿ ಒಳಗ್ ಹಂತಾವ್ ಯೆಲ್ಲಾ ಸಿಗತ್ವ್.

ಅಹ್ ಇದ ಆನಿ ಎಲ್ಲಾ ಹೊಲಾ ಕಟ್ಟಿಗಿ ಇಲ್ಲೆ ಕೆತ್ತಿ ಮಾಡಿದ್ದ ಇವೆಲ್ಲಾ ಮೊದ್ಲ ಬಾಳ್ ಮಾಡ್--

ಎಲ್ರು ದೂರ್ ಹೊಕ್ಲ ಕಡ್ಮಿ ರೇಟ್ ದಗ್ ಸ್ಪೇಸಿಯಲಿಟಿ ಸಿಗತ್ವ್.

ಇವೆಲ್ಲಾ ಮದ್ವೆಗೆ ಫಕ್ಷನ್ಸ್ ಬರ್ತ್ಡೇಕ ಅವುಕ ಇವೆಲ್ಲಾ ಯೂಸ್ ಆಕವು ಅ .

ದ ಬೆಸ್ಟ್ ಬರ್ತ್ಡೇ ಮಾಡಕ್ಕೆಲ್ಲಾ ಹಾಲ್ ಗಿಲ್ ಹೆಂಗ್ ಇರತ್ವ್ ಅಲ್ಲಾ ಹಂಗ್ ಅದ್ ಹಾಲ್ --

ದಾಡಿ ಗಿಡಿ ಮಾಡ್ಸರಿ ಗ ಕಟಿಂಗ್ ಅಂಗಡಿ ಇದ ಅಲ್ಲಿ ನೋಡ್ರಿ ಸಲೂನ್ ದೆಲ್ಲಾ ಕ ಕಟ್ ಮಾಡು ಕೂದಲ ಗೀಡ್ಲಾ ಕತ್ರಿ ಸ್ಪ್ರೇ ಗಿ ಯಲ್ಲಾ--

ನೀರ್ ಶಾರ್ಟ್ ಆಗಿ ಅದ್ರ ಸಮ್ಮಂದ ಅಡ್ಡಾಡ ತರ್ ಎಲ್ಲಾರು ಮಂದಿ ಅಷ್--

ಮಾಡ್ಸಬಹುದ್ ಹೆಸ್ರ್ ಏನಾರ ಇದ್ರ ಅದ್ ಹೆಸ್ರ್ ಬರಸ್ಬಹುದು ಬರ್ತ್ಡೇ ಗಾದ್ರು ತರಸ್ಬಹುದ್.

ಇಲ್ಲಿ ಟ್ಯೂಷನ್ ಆನ್ಲೈನ್ ಬೇಕಂದ್ರೆ ಆನ್ಲೈನ್ ಹೇಳತ್ತರೆ ಫೆಸಿಲಿಟಿಸ್ ಅದ್ ಅವ್ರ್ ಕಡೆ ಆನ್ಲೈನ್ ದುನು ನೀವ್ ಹೋಗಿ ಭೇಟಿ ಆಗಬಹುದು.

ಹಂಗ್ ಅವ್ರ ಚೀಲ ಚೀಲ ಮಾಡೋರ್ ಇರತ್ವ್ ‌ ಎಲ್ಲಾ ಹೆಲ್ಮೆಟ್ --

ನಮ್ಮಗೆ ಎಂತ್ವ್ ಬೇಕ ಅಂತವ್ ಡ್ರೆಸ್ ತಗೊಬೋದು ಅ ಡಿಸ್ಕೌಂಟ್ ಗೀಸ್ಕೌಂಟ್ ಇರತೈತಿ ಇಲ್ಲಿ ನೋಡ್ರಿ ಇಲ್ಲಿ ಮ್ಯಾಲೆ ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಹಂಗ್ ಹಿಂಗ ಹಾಕ್ಯಾರ.

ತೊಕೊಂಡ್ ಹೊಳ್ಳೆ ಬುಕ್ ಕೊಟ್ಟಾಗ ಅಮೌಂಟ್ ಕೊಡ್ತರೆ ನಿಮ್ಗೊಳ್ಳೆ.

ಎಮರ್ಜೆನ್ಸಿ ಇದ್ದಾಗ ಟ್ರೀಟ್ಮೆಂಟ್ ಮಾಡಿ ಇಲ್ಲಿ ಇಡಕ್ ಇರತೈತಿ.

ಈದ್ ಕಪ್ ಎಲ್ಲಾರಂಗ್ ಸ್ಟೋರ್ ಗೀರ್ ಇದ್ದಲ್ಲೆಲ್ಲಾ ಇರತ್ವೇ.